ಏನ್ ಕೆಲ್ಸದ ಮೇಲೆಯಾ? ಹಾ ಇದೆ ಕೆಲ್ಸದ ಮೇಲೆ ಮೊದ್ಲಿಗೆ ಅಲ್ಲೇ join ಆಗಿದ್ದು ನಾನು.

ನಂದು ಅಜ್ಜಿ ಮನೆ Bengalore ನಾನು ಅಲ್ಲಿ ನೋಡಿದ್ದು.

ಸರಿ ಆಯ್ತು . Okay ಸರಿ thank you .

ಹೇಗಿದ್ದೀ?

ಹಾ ನಾನ್ಸ ಚನ್ನಾಗಿದ್ದೇನೆ ಸ್ವಲ್ಪ ಹುಷಾರಿಲ್ಲಾ ಕೆಮ್ಮು ಅಲ್ಲ.

ಹೌದಾ? ಆ ಚಳಿ ಅಲ್ವಾ ಈಗ ? ಅದೇ ನಂದು ಕೂಡ voice ಎಲ್ಲಾ change ಆಗಿದೆ ಈಗ.

ಈಗ weather ಗೆ ಉಂಟಲ್ಲಾ ಮನೇಲಿ ಕೂಡ ನನ್ನ ತಾಯಿಗೆ ಕೂಡ ಕೂಡ ಅದೇ ಚಳಿ ಶೀತ ಕೆಮ್ಮು.

ಹ್ಮ್ ಹೌದು ಅಂದ್ರೆ ಬೆಳಿಗ್ಗೆ ಎದ್ದೆಳ್ವಾಗ ಒಳ್ಳೆ ಹನಿ ಹನಿಯಾಗಿ ಚಳಿ ಚಳಿ ಇರ್ತದಲ್ಲಾ ಏಳಿಕ್ಕುಸ ಉದಾಸೀನ ಆಗ್ತದೆ ಆದ್ರೆ ಎಂತ ಮಾಡುದು ಏಳದೆ ಅಗುದಿಲ್ಲಲ್ಲಾ ಕೆಲಸ ಆಗ್ಬೇಕಲ್ಲಾ ಹಾಗೆ. ನಮ್ಮನೆಯಲ್ಲಿ ಸ ಅಷ್ಟೇ ತುಂಬಾ ಜನರಿಗೆ ಹುಷಾರಿಲ್ಲಾ ತಂಗಿಗು ಹುಷಾರಿಲ್ಲಾ ಅಮ್ಮನಿಗು ಹುಷಾರಿಲ್ಲಾ ನಂಗೆ ಸ. ಹೌದಾ ನಂದು ಒಂದುವಾರ ಆಯ್ತು ಮೊನ್ನೆ start ಆಗಿದೆ ಈ ಚಳಿ ಬಿಸಿಲಿಗೆ ಮತ್ತೆ ಎಂತ ಗೊತ್ತುಂಟಾ ಬೆಳ್ಳಿಗ್ಗೆ ಎದ್ದೆಳ್ಳಿಕ್ಕೆ ಆಗುದಿಲ್ಲಾ ಹೌದು ಒಂದು ಒಂದು ಕೆಲಸ ಕೂಡ ಅಗುದಿಲ್ಲಾ.

ಆ ನಂಗೂಸ ಹಾಗೆ ಮತ್ತೆ ಮಧ್ಯಾಹ್ನ ಆಗುವಾಗ ಭಯಂಕರ ಬಿಸಿಲಲ್ವನ.

ಹೌದು ಈಗಿನ ನಮ್ಮ ಈ ವಾತಾವರಣಕ್ಕೆ ಉಂಟಲ್ಲಾ ನಮ್ಮ ಚರ್ಮ ಗೊತ್ತುಂಟಾ ಚರ್ಮ .

ಒಣಗಿ ಹೋಗಿದೆ .

ಅದೇ ಅದಕ್ಕೆ ಮತ್ತೆ ಅದಕ್ಕೆ ಒಂದಿಷ್ಟು ದುಡ್ಡು ಹಾಕ್ಬೇಕು moisturizer ಅದು ಇದು ಅಂತ. ತುಟಿ ಒ~ ಒಡಿಯುದು ಉಂಟಲ್ಲಾ ಅದು ಅದು ಈಗ ಜಾಸ್ತಿ ಗೊತ್ತುಂಟಾ ಈ~ ವಾತಾವರಣಕ್ಕೆ.

ಹೌದು ಚಳಿಗೆ ಅಂದ್ರೆ ನಮಿಗೆ ಅಷ್ಟು ಚಳಿ ಅನ್ನಿಸದಿದ್ರೂ ಕೂಡ ನಮ್ಮ ಚರ್ಮಕ್ಕೆ ಬೇಗ ಗೊತ್ತಾಗ್ತದೆ ಆಯ್ತಾ ಒಣಗುದು ಎಂತ ತುಟಿ ಒಡೆಯುದು.

ಅದಕ್ಕೆ ಆಯ್ತು ಸ್ವಲ್ಪ ನಾನ್ ಅದೇ ಇವತ್ತು medical ಗೆಲ್ಲಾ ಹೋಗಿದ್ದೆ ಸ್ವಲ್ಪ moisturizer ಅದೆಲ್ಲಾ ತರುವಂತಾ ಚಳಿಗೆ.

ಹ್ಮ್ ನಮ್ಮ ಮನೆಯಲ್ಲಿ ಅದೇ ನಾನು ತಂಗಿ ಹಾಕ್ತೇವೆ ಮತ್ತೆ ಅಪ್ಪ ಅಮ್ಮ ಎಲ್ಲ ಎಲ್ಲ ಅದನ್ನೆಲ್ಲಾ ಅಷ್ಟು ಬಳಕೆ ಮಾಡುದಿಲ್ಲಾ ಅವ್ರೆಲ್ಲಾ ಸ್ವಲ್ಪ ಹಳೇ ಕಾಲದವ್ರಲ್ಲಾ ಅವ್ರೆಲ್ಲಾ ಮನೆ ಮದ್ದನ್ನೇ ನೋಡ್ತಾರೆ. ಹೌದು ನಮಿಗೆ ಮನೆ ಮದ್ದು ಎಲ್ಲಾ ಅಗುದಿಲ್ಲಲ್ಲಾ ಅದೇ ಸಮಸ್ಯೆ. ಹೌದು ಮತ್ತೆ ತೆಗೊಂಡು ಹೋಗಲಿಕ್ಕೂ ಸುಲಭ ಆಗ್ತದೆ ಇದೆಲ್ಲಾ ಆದ್ರೆ ಡಬ್ಬಿಯಲ್ಲಿ ಬರ್ತದಲ್ಲಾ.

ಮತ್ತೆ ನಮ್ಮಇಲ್ಲಿಗಿಂತ Bangalore ಅಲ್ಲಿ ಎಲ್ಲ ಜಾಸ್ತಿ ಚಳಿಯಂತೆಲ್ಲ. ಹ್ಮ್‌ ಹೌದಂತೆ ಅಲ್ಲಿ ಕೆಲವ್ ಕಡೆ ಎಲ್ಲಾ temperature full down ಆಗಿ work from home ಎಲ್ಲಾ ಕೊಟ್ಟಿದ್ದಾರಂತೆ Delhi ಯಲ್ಲೆಲ್ಲ. ನನ್ನ PG ಯಲ್ಲಿ ಒಬ್ಬಳು ಇದ್ದಾಳೆ ಅವ್ಳು Mangalore ಅಲ್ಲಿ ಇರೋದು.

ಅವಳ ಗೆಳತಿಯರಿಗೆಲ್ಲಾ ರಜೆ ಕೊಟ್ಟಿದ್ದಾರೆ ಅಂತ ಅವ್ಳು ಹೇಳುದು ನಮಿಗುಸಾ ಇಲ್ಲಿ ಹಾಗೆ ಸಿಕ್ಕಿದ್ರೆ ಎಷ್ಟು ಚಂದ ಇತ್ತು ಚಳಿಗೆ late ಎದ್ದು ಕೆಲ್ಸ ಮಾಡ್ಬಹುದಿತಲ್ಲಾ ಅಂತ.

ಯಾವುದು Covid

ಈಗ ಚಳಿ ಬಿಸಿಲು ಮಳೆ ಅದಕ್ಕೂ ಸ ಹಾಗೆ ಆಗಿದೆ ಈಗ.

ಮತ್ತೇ ಹೇಳ್ಲಿಕ್ಕೆ ಅಗುದಿಲ್ಲಾ ಅಮ್ಮ ಹೇಳ್ತಾ ಇದ್ರು news ಅಲ್ಲೆಲ್ಲಾ ಬಂದಿದೆ.

ಇನ್ನೊಂದುಸ್ವಲ್ಪ ದಿನದಲ್ಲಿ ಮಳೆ ಉಂಟಂತೆ ಅಂತ.

ಹೌದಂತೆ ನಂಗೆಗೊತ್ತಿಲ್ಲಾ ಎಷ್ಟರ ಮಟ್ಟಿಗೆ ನಿಜಾಂತ.

ಹಾಗೆ ಹೋಗುವಾಗ ಒಂದು ಕೊಡೆ ಇಟ್ಕೊಂಡೇ ಹೋಗಿರು ಮಳೆಗಾದ್ರು ಬಿಸಿಲಿಗಾದ್ರು ಉಪಯೋಗಕ್ಕೆ ಬರ್ಬಹುದು.

ಇಲ್ಲದಿದ್ರೆ ಮೊನ್ನೆಕೂಡ ಹಾಗೆ ಒಮ್ಮೆ ನಮಿಗೆ ಎಂತ ಗೊತ್ತಾ ತಕ್ಷಣ ಒಂದ್ಸಲ ಮಳೆ ಬಂತಲ್ಲಾ ಎಲ್ರು ಒದ್ದೆಯಾಕೊಂಡು ಹೋಗತಿದ್ರು ನಾನು ಮಾತ್ರ ದೊಡ್ಡ ಜನದಾಗೆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೆ. ಬಿಟ್ಟು ಬಂದಿದ್ದೆನೆಲ್ಲಾ sudden ಆಗಿ ಮಳೆ ಬಂದ್ರೇ ಒದ್ದೆ ಆಗ್ಬೇಕಷ್ಟೆಯಾ ಅಂತ. ಆದ್ರೂ ಮಳೆ ಬಿಟ್ಟ~ ಹಾಗೆ ಹೋಗುವಾಗೀದ್ರೆ ಹಾಗೆ ಹೋಗು ಈಗಿನ ಮಳೆಗೆ ನೇನೆದ್ರು ಕೂಡ ಮತ್ತು ದೊಡ್ಡ ರೋಗ ಬರ್ತದೆ ಅದು ಇದು ಅಂತ ಅಂದ್ರೆ sudden ಮಳೆಯಲ್ವಾ. ಹೌದು.

ಹೌದು ಈಗ ವಾತಾವರಣಕ್ಕೇ ತಕ್ಕ ಹಾಗೆ ನಮ್ಮ ದೇಹದ ಇದು ಕೂಡ ಉಂಟು ಮಾರೆ. ಹೌದು ಆದ್ರೆ ಮೊದ್ಲಿನ ವರ್ಷೇಲ್ಲಾ ಇಷ್ಟೆಲ್ಲಾ ಇರ್ಲಿಲ್ಲಪ್ಪಾ ಚಳಿ ಇದ್ರೂ ಚಳಿಗಾಲವೇ ಇರ್ತಿತ್ತು ಬೇಸಿಗೆ ಅಂದ್ರೆ ಬೇಸಿಗೆಯೇ ಇರ್ತಿತ್ತು ಈಗ ಒಟ್ಟಾರೆ ಬೆಳಗ್ಗೆ ಚಳಿಗಾಲ ಮಧ್ಯಾಹ್ನ ಬೇಸಿಗೆ night ಮಳೆಗಾಲ. ಹಾ ಹಾಗಾಗಿದೆ ಎಲ್ಲಾ ಕಾಲವನ್ನು ಒಂದೇ ದಿನ ನೋಡಬಹುದು ಆ ತರ ಉಂಟು ಈಗ ಅಂತೂ.

ಆ ಅವ್ರಿಗೂ ಮತ್ತು ಚಿಕ್ಕ ಮಕ್ಳಿಗೂ ಕೂಡ ಈಗಿನ ಮಕ್ಳಿಗಂತೂ full ಶೀತವೇ.

ಈಗ ಮತ್ತೇ ನಮ್ಮ Covid ಯೆಲ್ಲಾ start ಆಗ್ತಾ ಬಂತಲ್ಲಾ ಇನ್ನು ಈ weather ಗೂ Covid ಗೂ ಮತ್ತೆ ನಮ್ಮ ಈ ದೇಹದ ಉಷ್ಣತೆಗೂ ಸರಿಯಾಗಿದೆ.

ಹೌದುಂಥಾ ನಂಗೆ ಅದೇ ಹೆದ್ರಿಕೆ ಆಗುದು office ಗೆ ರಜೆ ಹಾಕಿ ಮನೆಯಲ್ಲೇ ಕೂತ್ಕೊಳ್ಬೇಕಾಗುತ್ತೆ. ಏನಾದ್ರು ಸ್ವಲ್ಪ ಆಚೀಚೆ ಆದ್ರೂ ಕೂಡ. ಅದೇ ಅದೇ ಅದೇ ಸಮಸ್ಯೆ. ಈಗ ಒಂದು ಕೆಮ್ಮಿದ್ರು office ಗೆ ಹೆದ್ರಿಕ್ಕೆ Covid ಆ ಅಂತ. ಅದೇ ಅದೇ ಅದೇ ಸಮಸ್ಯೆ.

ಸರಿ ಹಾಗಿದ್ರೆ.

ಆ ಸರಿ ಆಯ್ತು ಇನ್ನೊಮ್ಮೆ ಮಾತಾಡುವ ಯಾವಾಗಾದ್ರೂ.

ಶಿಕ್ಷಣ ಅನ್ನೋದು ಈ ಕಾಲ್ದಲ್ಲಿ ತುಂಬಾ imp~ ತುಂಬಾ ಮುಖ್ಯವಾಗಿದೆ. ಪ್ರತಿ ಮಗುವಿಗೂ ಮೂಲಭೂತ ಹಕ್ಕಾಗಿ ಆ ಮಾರ್ಪಾಟಾಗಿದೆ ಶಿಕ್ಷಣ ಎಂಬುದು. ತುಂಬಾ ಅಗತ್ಯ ಇದೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಇದ್ದ ಇರುವ ಅಗತ್ಯ ಬೇರೆ ಯಾವ್ದಕ್ಕು. ಇಲ್ಲ ಅಷ್ಟೊಂದು ಪ್ರಮು~ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಶಿಕ್ಷಣ ಅನ್ನೋದು. ಈ ನಿಟ್ನಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಹಾ ಹಲವು ಸಮಾಜ ಸಮಾಜಮುಖಿ ಸಂಸ್ಥೆಗಳು ಶಿಕ್ಷಣಕ್ಕೆ. ಅದರೆ ಅದರದೇ ಆದ ಪ್ರಾಮುಖ್ಯತೆಯನ್ನು ಪ್ರೇ~ ಪ್ರೇರೇ~ ಪ್ರೇರೇಪಿಸುತ್ತಲೇ ಬ~ ಬರ್ತಾ ಇದೆ. ಉಚಿತವಾಗಿ ಶಿಕ್ಷಣ ಮತ್ತೆ ರಿಯಾಯತಿ ಹ್ಮ್ ಶಿಕ್ಷಣ ವಿದ್ಯಾರ್ಥಿವೇತನಗಳ ಮೂಲಕ ಹಲವರಿಗೆ ನೆರವಾಗ್ತಾ. ಬರ್ತಾ ಇದೆ ಈಗ ವಿದ್ಯಾರ್ಥಿವೇತನಗಳನ್ನು ತೆಗೆದುಕೊಂಡ್ರೆ ಅವು ಬಹುಪಾಲು ತೆಗೆದುಕೊಂಡ ಅಂಕ ಮತ್ತು ಜಾತಿ, ಧರ್ಮ, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಲಿಂಗಗಳ ಮನದಂಡದ ಆಧಾರದ ಮೇಲೆ ನಿರ್ಧಾರಿತವಾಗಿದೆ ಶಿಕ್ಷಣ ಎಂಬುದು.

ಶಿಕ್ಷಣಕ್ ಇರೋ ಬೆಲೆ ಯಾವ್ದ್ರ್ ಯಾವ್ದಕ್ಕು ಇಲ್ಲ ಇವಾಗ ಅಷ್ಟು important ಅನ್ನ important ಆಗಿದೆ. ಒಬ್ಬ ವಿದ್ಯಾರ್ಥಿಯು ಅರ್ಹತೆಯನ್ನು ಪರಿಗಣಿಸ~ ಪರಿಗ~ ಪರಿಣಿಸಬೇಕು ಎಂದ್ರೆ.

ಕರ್ನಾಟಕ ವಿದ್ಯಾ ಸ್ಪೂರ್ತಿ ಅನ್ನೋ ಒಂದು ಇದ್ರ್ ಮುಖಾಂತರ ನಾವು ಮುಖೇನ ಶಿಕ್ಷಣ ಒಂದನ್ನು ಅಳಿಲು ಸೇವೆಯ ಮುಖಾಂತರ ಮಾಡ್ಬೋದು. ಅದು ಶಿಕ್ಷಣ ಎಂಬುದು ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದ್ರೆ ಎಲ್ಲಾದಕ್ಕಿಂತ ಇವಾಗ ಪ್ರತಿಯೊಬ್ರು. ಶಿಕ್ಷಣಕ್ ಕೊಡೋ ಬೆಲೆ ಬೇರೆ ಯಾವ್ದಕ್ಕು ಕೊಡ್ತಾ ಇಲ್ಲ . ಶಿಕ್ಷಣದಲ್ಲಿ ಮುಂದುವರ್ದ್ರೆ ಅವ್ರ್ಗೆ ಪರಿ~ ಪ್ರತಿಭಾ ಪುರಸ್ಕಾರ ಬರತ್ತೆ, scholarship ಬರತ್ತೆ. ಆರ್ಥಿಕ ನೆರೆವೂ ಸಿಗತ್ತೆ ಮತ್ತೆ ಅವ್ರು ಒಂದು ಶಿಕ್ಷಣ ಅನ್ನೋದ್ನ ಚಿಕ್ಕ ವಯಸ್ಸಿನಿಂದ. ಪಡ್ಕೊಂಡ್ರೆ ಅವ್ರ್ life lo~ ಅವ್ರ್ ಜೀವನ ಪೂರ್ತಿಯಾಗಿ ಅವ್ರು ಎಲ್ಲಾದ್ರು ಹ್ಮ್ ದುಡ್ಕೊಂಡು ತಿನ್ಬೋದು ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ದಿದೆ . Reels reels ಮಾಡೋ ಮುಖಾಂತರ ಆದ್ರು ಮಾಡ್ಕೊಬೋದು ಅವ್ರು. short ಗುಳ್ ಮಾಡ್ಕೊಬೋದು liners ಉ.

ಮತ್ತೆ ಮೊಟೊಕುಗೊಡಿಸುವ ಬಗ್ಗೆ ಈ ತರ ಹಲವಾರು ರೀತಿಯಲ್ಲಿ ಶಿಕ್ಷಣ ಒಂದಿದ್ರೆ ಏನ್ ಬೇಕಾದ್ರು ಸಾಧನೆ ಮಾಡ್ಬೋದ್ ಈ ಕಾಲ್ದಲ್ಲಿ . ಸಾಮಾಜಿಕ ಆ ಸಾಮಾಜಿನಿಕ ತಾಳ ತಾಳಗಳಲ್ಲಿ ಎಲ್ ಬೇಕಾದ್ರು ಅವ್ರು ಮಾತಾಡ್ಬೋದು. ಆ ಶಿಕ್ಷಣ ಒಂದ್ ಇತ್ತು ಅಂದ್ರೆ ಅವ್ರು ಎಲ್ ಬೇಕಾದ್ರು ಪ್ರಪಂಚದಲ್ ಎಲ್ ಬೇಕಾದ್ರು ಅವ್ರು ಬೆಳೆಯಕ್ಕೆ ಅವ್ಕಾಶ ಇರತ್ತೆ . ಕಲೆ, ಸಾಹಿತ್ಯ, ಮತ್ತೆ ಸಾಂಸ್ಕೃತಿಕ ವಿಷ್ಯಗಳಲ್ಲಿ ಆಸಕ್ತಿ ಹೆಚ್ಚಿಸ್ಬೋದು. ಉತ್ತೇಜನ ನೀಡುವ ಸಂಕಲ್ಪದೊಂದಿಗೆ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೋದವ್ರು . ಮತ್ತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತೆ. ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದ್ರಲ್ಲೂ ಭಾಗವಹಿಸಕ್ಕೆ ಅವ್ಕಾಶ ಇರತ್ತೆ. ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಶಿಕ್ಷಣ ಎಂಬುದು. ಶಿಕ್ಷಣ ಒಂದಿದ್ರೆ ಎಲ್ ಬೇಕಾದ್ರು ನಾವು ಸಾಧನೆ ಮಾಡ್ಬೋದು ಈ ಕಾಲ್ದಲ್ಲಿ ಅದಿಕ್ಕೆ ಈ ಕಾಲ್ದಲ್ಲಿ ಪ್ರತಿಯೊಬ್ರು ಶಿಕ್ಷಣವನ್ನು. ಪಡ್ಕೊಳಕ್ಕೆ ಎಷ್ಟೊಂದು ಎಷ್ಟೇ donation ಆದ್ರೂ ಎಷ್ಟೇ ಖರ್ಚ್ ಆದ್ರೂ ಪರ್ವಾಗಿಲ್ಲ ತಮ್ ಮಕ್ಳನ್ನ ಓದಿಸ್ಬೇಕು ಅನ್ನೋ ಉದ್ದೇಶ್ ದಿಂದಾ ಹ್ಮ್ ಒಂದ್ ಚೂರು ಹಿಂದೆ ಮುಂದೆ ಯೋಚ್ನೆ ಮಾಡ್ತಾ ಇಲ್ಲ ಮಕ್ಳನ್ ಓದ್ಸೋದಕ್ಕೆ ಅಷ್ಟು ಶ್ರಮ ಪಟ್ಟು ಕಷ್ಟ ಪಟ್ಟು ಮಕ್ಳಿಗೆ ವಿದ್ಯಾಭ್ಯಾಸವನ್ನ. ಕೊಡ್ಸ್ತಾ ಇದಾರೆ . ಪ್ರತಿ ಹಳ್ಳಿ ಆ ಪ್ರತಿ ಹಳ್ಳಿಗಳಲ್ಲೂ ಆ ಇವಾಗ ಶಿಕ್ಷಣ ಎಂಬುದು ಮುಂದುವರಿಕೆ ಆಗಿದೆ. ಆ ಹಳ್ಳಿಗಳಿಂದ ನಾವು Bangalore ಗೆ ಮಾತ್ರ city ಅವ್ರ್ ಮಾತ್ರ ಓದ್ಬೇಕು ಅಂತ್ ಏನಿಲ್ಲ ಪ್ರತಿ. ಹಳ್ಳಿ ಹಳ್ಳಿಯಲ್ಲೂನು ಇವಾಗ ಶಿಕ್ಷಣ ಅನ್ನೋದ್ನ ಕೊಡ್ಸ್ತ ಇದಾರೆ. ಪ್ರತಿ ಮಕ್ಳು ಬಂದು ವಿದ್ಯಾಭ್ಯಾಸವನ್ನ ಮಾಡ್ಬೇಕು ಅನ್ನೋದೆ ಎಲ್ಲಾ ತಂದೆ ತಾಯಿಗಳು ಪ್ರಪಂಚದ ಎಲ್ಲಾ ಸರ್ಕಾರದ್ ಉದ್ದೇಶ ಆಗಿರ್ಬೋದು ಪ್ರಜಾಪ್ರಭುತ್ವ. ಪ್ರತಿ ಒಂದಕ್ಕೂ ಶಿಕ್ಷಣ ಬೇಕೆ ಬೇಕಾಗಿದೆ ಈ ಕಾಲ್ದಲ್ಲಿ ಅದಕ್ಕೇ ಶಿಕ್ಷಣವನ್ನು ಎಲ್ಲಾರು ಕಲಿಬೇಕು ಎಲ್ಲಾರು ಕಲಿದ್~ ಯಾರ್ಯಾರ್ ಕಲಿತಿಲ್ಲ ಅವ್ರಿಗೆ ಕಲಿಸಕ್ಕೆ ನಾವು support ಮಾಡ್ಬೇಕು ಅವ್ರಿಗೆಲ್ಲ ನಾವು ಅವ್ರಿಗೆಲ್ಲ ಎಷ್ಟೇ ತರಗತಿಗಳನ್ನು. Tuition ಗೆ ಹಾಕ್ತಾರೆ ಮಕ್ಳನ್ನು ಎಷ್ಟು ಹ್ಮ್ ಎಷ್ಟು speed ಆಗಿ ಹೋಗ್ತಾ ಇದೆ ಅಂದ್ರೆ ಶಿಕ್ಷಣ ಶಿಕ್ಷಣಕ್ ಇರ ಬೆಲೆ ಮತ್ತೆ ವ್ಯಕ್ತಿತ್ವ ಯಾವ್ದಕ್ಕು ಬೇರೆ ಯಾವ್ದಕ್ಕು ಇಲ್ಲ.

ನಮಸ್ಕಾರ ಹೇಗಿದ್ದೀಯಾ? ಹಾ, ನಾನ್ ಸೌಖ್ಯ ಇದ್ದೇನೆ. ನೀನ್ ಹೇಗಿದ್ದಿ? ನಾನ್ಸಾ ಚೆನ್ನಾಗಿದ್ದೀನಿ. ನಾ ನಮ್ಮ ಈ college ಮುಗ್ದು ಒಂದು ವರ್ಷ ಕಳಿತು, ಆದ್ರೂ college ನ ನೆನಪು ಮಾತ್ರ ಹಾಗೇ ಇದೆ ಅಲ್ಲಾ?

ಅಲ್ಲಾ. ಮರಿಲಿಕ್ಕಿಲಲಾ ಅದು moment ನ್ನು ಎಲ್ಲ ಆ ನೆಗಡುವಂತ ಸಮಯಗಳು, ಆ joke ಮಾಡುವಂತಹ ಸಮಯಗಳನ್ನೆಲ್ಲ ಮರಿಲಿಕ್ಕಿಲ್ಲ. ನಾನು ಇವಾಗ ಒಬ್ಬಳೇ ಕೂತಾಗ ಅದೇ college ದ್ದು ನೆನಪ್ ಬಂತು ಅದಕ್ಕೆ ತಕ್ಷಣ ನಿನ್ಗೆ call ಮಾಡಿದ್ದು.

ನಾವು ಪರೀಕ್ಷೆ ಬರೀವಂತ. ಸಮಯ ಓದುವಂತ ಸಮಯ ಅಲ್ಲಾ?

ನೆನಪಿದೆಯಾ ನಿಂಗೆ? ನಾವು ಮಾಡಿದ ಅಯ್ಯಪ್ಪ ಚರಿತೆ ನೃತ್ಯ ಮತ್ತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಾಟಕ. ಅದು ಮರೆಯಲಾದ ನೆನಪನ್ನು ಕೊಡ್ತಾ ಇದೆ. ನಿಂಗೆ ಅಲಾ? ಖಂಡಿತವಾಗಿಸ. ಅದು ಮರೀಲಿಕ್ಕೇ ಇಲ್ಲ ಆ moment ನೆಲ್ಲ covid ಡಿದ್ದು college days ದು.

ಹ್ಮ್. ನಮಗೆ ಹಾಗೆ ನೀತಿಪಾಠ ಹೇಳ್ತಾ ಇದ್ದ ಅಶೋಕ್ sir . ಅವ್ರುಸ ಆ ಗುರುಗಳಂತೂ daily ನೆನಪಾಗ್ತಾರೆ ನನಗೆ.

ನಂದೂ favourite ಅಶೋಕ್ sir ಆಗಿದ್ರು ಅಲಾ?

Accounts ಲ್ಲಿಸಾ ಒಳ್ಳೆ ಇದು ಮಾಡ್ತಾ ಇದ್ರು ಭೋಜ್ರಾಜ್ sir ಅಂತ ಅವರದ್ದು ಕೆಲವೊಂದು language ಅರ್ಥ ಆಗ್ತಿರ್ಲಿಲ್ಲ ಆದ್ರೆಸ ನಾವು.

ಮತ್ತೆ ನಮ್ದು ಕಾಲೇಜಿದು ಸಾಂಸ್ಕೃತಿಕ ದಿನ, ಪ್ರತಿಭಾ ದಿನಾಚರಣೆ, ಎಲ್ಲ ನೆನಪಿನ ಬುಟ್ಟಿಯಲ್ಲಿ ಇದೆ. ಆ ದಿನ ಬಂದ್ರೆ ಸಾಕು. ನಮ್ಮ ನೃತ್ಯಗಳು, ಸಂಗೀತಗಳು, ಎಲ್ಲಾ start ಆಗ್ತಾ ಇತ್ತು. class ಗಳಲ್ಲೆಲ್ಲಾ ಅದೇ.

ಯಾವ ತರಗತಿಸ ನಾವು ಹೋಗ್ತಾ ಇರ್ಲಿಲ್ಲ ಬರೀ.

ಹ್ಮ್ ಬರೀ ನೃತ್ಯ, ಸಂಗೀತ ಎಲ್ಲಾ ಹೋಗುವಾಗಸಾ. ಎಷ್ಟುಸ ಒಳ್ಳೆ ಆಗ್ತಿತ್ತಲ್ವಾ?

college memory ನಮ್ಮ ಎದೆಯ ಬುಟ್ಟಿಯಲ್ಲಿದೆ, ಯಾವಾಗಲೂ ಮರೆಯೋದಕ್ಕೆ ಆಗಲ್ಲ.

ಖಂಡಿತವಾಗಿಸ. ಆ ಸಮಯ ಇನ್ನು ಯಾವಾಗ ಬರ್ತದೋ ಅಂತ ಗೊತ್ತಿಲ್ಲ. ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಲ್ಲಿ.

ಹಿಂದಿನ ಘಟನೆ ಮುಂದೆ ಬರಲ್ಲ ಆದ್ರೂ ಅದನ್ನ ನೆನಪು ಮಾಡ್ತಾ ಇರ್ಬೇಕು ಅಷ್ಟೇ. ಅದು. ಅದೇ ಒಂದು ನೆನ~ ನೆನಪಿನ ಬುಟ್ಟಿಯಲ್ಲಿ ಮುಂದೆ ಸಾಗ್ಬೇಕು, ಅದೇ ಜೀವನ

ಅಲಾ? ಖಂಡಿತವಾಗಿಸ. ಮರಿಲಿಕ್ಕಿಲ್ಲ ಯಾವುದನ್ನುಸಾ.

College ಅಂದ್ರೇನೇ ಒಂದು ನೆನಪು. ಆ ನೆನಪನ್ನು daily ಪ್ರತೀ ದಿನ ಆ ನೆನಪಿನ ಜೊತೆನೇ ನಾವು ಬದುಕ್ತಾ ಇರೋ ಹಾಗಿದೆ.

ಆ teachers , ಆ friends , ಆ ಗಲಾಟೆ. ಯಾವುದನ್ನಸಾ ಮರಿಯಕ್ಕಗಲ್ಲ. ಯಾವ್ ಹೋಗುವಾಗ ನೆನಪುಂಟಾ ನಿಂಗೆ? ಒಟ್ಟಿಗೆ ಎರಡು ಕಿಲೋಮೀಟರ್ ಹೋಗ್ತಿದ್ದೇವಲ್ಲ cycle ಅಲ್ಲಿ.

ಅದನ್ನುಸಾ ಮರಿಲಿಕ್ಕಿಲ್ಲ ಅಲ್ಲಾ?

college ನ ದಿನ ಅಂದ್ರೆ ನನಗೆ ಯಾವಾಗ್ಲೂ ಒಂದೊಂದು ಪ್ರತೀ ಕ್ಷಣನು ಅಹ್ ನೆನಪು ನೆನಪಿಗೆ ಬರ್ತದೆ. ನಾನು ಯಾವಾಗ್ಲೂ ಒಬ್ಳೆ ಕೂತಿದ್ದಾಗ ಇದೇ college ದಿನ college ದಿನ.